ಇಲ್ಲಿ ಲೈಟಿಂಗ್ ಗಿಟಿಂಗ್ ಎಲ್ಲಾ ಬಾರಿ ಹಾಕ್ ಬಿಟ್ಟಿದರ್ ನೋಡ್ರಿ ಅದಕ್.

ಏನ್ ಮಾಡಕತ್ತರ್ ಏನ್ ನಡೆ ಏನ್ ಅನ್ನ ತಿಳಿವಲ್ದು ಏನ್ ದೀಪ ಹಿಡಕೊಂಡರೆ.

ಹಿಂಗ್ ಮನಿಗ್ ಕರ್ಟನ್ ನಿಮಿರುವಂತಹ ಮನಿಗಳನ್ನು ನೋಡಕ್ ಸಿಗಲ್ಲರಿ ಬಾರಿ ಮಸ್ತ್ ಅದವ್ರಿ ಆಕಡೆ ಅಂತು ಜೋಳ ಮಸ್ತ್ ಕಾಣಕತ್ತತ್ ನೋಡ್ರಿ.

ಯಾವ್ ಬಸ್ ಸ್ಟಾಂಡ್ ಅನ್ನ ತಂದೆ ಏನೋ ಮ್ಯಾಲ ಬೋರ್ಡ್ ಕಾಣಕತ್ತಿಲ್ಲಾ ಬಸ್ ಕೂಡ ಯಾವದು ಅನ್ನುವುದು ತಿಳಿವಲ್ತು.

ಇದು ನೋಡ್ರಿಪಾ ನೋಡಕ್ ಮಾತ್ರ ಬಾರಿ ಸೂಪರ್ ಆಗಿ ಕಾಣಕತ್ತತಿ.

ಇದು ನೋಡ್ರಿ ಇದು ಯಾವದೋ ಸಂಗೊಳ್ಳಿರಾಯಣ್ಣ ನ ಟೈಪ್ ಏನೋ ಕಾಣಕತ್ತತಿ ಇದು ಪ್ರತಿಮೆ ಹತ್ತ್ ಕೊಂಡ್ ನಿಂತಕೊಂಡಿದನೆ.

ಇದು ನೋಡ್ರಿ ಇದು ಲೈಟಿಂಗ್ ನಿಟಿಂಗ್ ಎಲ್ಲಾ ಮಾರಿ ಮಸ್ತ್ ಹಾಕಿದರ್ ಯಾವದೋ ಫಕ್ಷನ್ ಇರಬೇಕಿದು.